ಹ್ ಗೇಟ್ ಗಳು ಇದು ಬೇಲಿಗಳೇ ಇಷ್ಟ ಈಗಿನ ಕಾಲದಲ್ಲಿ ಏನಂತ ಮಾಡ್ಕೊಂಡಿದಾರೆ ಅಂದ್ರೆ ಅವರು ಮನೇ ಮೇಲ್ಗಡೆ ಕಳ್ಳರುಗಳು ಬರ್ತಾರೆ.

ಮೇಡಂ ಅವ್ರೆ ಈಗೆಲ್ಲ ಏನಾಗಿದೆ ಅಂದ್ರೆ ಒತ್ತುವರಿ ಮಾಡ್ಕೊಂಡ ಜಮೀನುಗಳೆಲ್ಲನುವೇ ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡು ಕೆರೆಗಳೆಲ್ಲಾನೂವೆ ಮುಚ್ಕೊಂಡು ಬಂದು ಬಿಡ್ತಾ ಇದ್ದಾರೆ.

ಎಲ್ಲೂ ಸಿಕ್ತಾ ಇಲ್ಲ ಮೇಡಂ ಅದರಿಂದ ಇವಾಗ ಏನು ಮಾಡ್ತೀವಿ ನಾವು ಫ್ರಿಡ್ಜ್ ಲ್ಲಿ ಇರೋದು ಜಾಸ್ತಿ ತಿನ್ನಲ್ಲ.